ಹೌದಾ ನಾ ಕಾಂತಾರ ನೋಡಿದೆ ನಾ ಶುರುವಿಗೆ cinema normal ಅಂತ ಅನ್ಕೊಂಡೆ ಮತ್ತೆ ಹೋದ ಮೇಲೆ ಅಂತು ನನ್ಗೆ ಅದನ್ನೊಂದು ನಾಕ್ ಸಲ theater ರಲ್ಲಿ ನೋಡಿದೆ ಅಷ್ಟು ಖುಷಿ ಆಯ್ತು ನನ್ಗೆ ಹಾಗೆಲ್ಲ ತುಂಬ ಹೇಳಿದ್ರು ಅವ್ರು. ಹ್ಮ್ ಹೌದು ಅಪ್ಪಸ ಹೇಳ್ತಾ ಇದ್ರು ಕನ್ನಡದಲ್ಲಿ ನೋಡಿ ಆಯ್ತು ಇನ್ನು ತುಳುವಲ್ಲಿ ಬರುವಾಗ ತುಳುವಲ್ಲಿ ನೋಡ್ಬೇಕುಂತ. ಹೌದ್ ತುಳು ಅಲ್ಲಿ ಬರ್ತದೆ ಅಂತೆ ಯಾವಾಗ ಬರ್ತದೆ ಇನ್ನುಸ ಗೊತ್ತಿಲ್ಲಾ. ಮಾಡಿದ್ದಾರೆ.

ಮತ್ತೆ ಒಮ್ಮೆ TV ಅಲ್ಲಿಸ ಬಂತಲ್ವಾ . ಹೌದಂತೆ ನಂಗ್ ಗೊ~ ಅಂದ್ರೆ ನನ್ friend ಒಬ್ಬ ಹೇಳಿದಾ. ಅಂತ ಹಾಗೆ.

ಹ ನಮ್ಮ ಊರಲ್ಲಿ theater ಗೆ ಹೋಗಿ ನೋಡ್ಲಿಕ್ಕೆ ಆಗದೆ ವಯಸ್ಸಾದವರೆಲ್ಲ ಮೊನ್ನೆ TV ಅಲ್ಲಿ ನೋಡಿದ್ರು ಬಾರಿ ಚಂದ ಉಂಟು ಅಂತ ಹೇಳಿದ್ರು ನಾವ್ ಹೋಗಿದ್ದಾಗ ಹೇಳಿದ್ದೆವು ಕತೆ ಹೀಗ್ ಹೀಗ್ ಅಂತ ಅಷ್ಟೆ ಹೇಳಿದ್ರು.

ಹ್ಮ್‌ಬಾರಿ ಖುಷಿ ಆಗಿದೆ ಅಂತೇ ಅವ್ರು ಹೇಳುದು ನಿನ್ TV ಅಲ್ಲಿ ಉಂಟು ಅಂತ ಹೇಳಿದ್ದೊಂದು ಒಳ್ಳೆದಾಯ್ತು ಇಲ್ಲದಿದ್ರೆ ನಮಿಗೆ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲಾ ಜೀವನದಲ್ಲಿ ಹಾಗೆ.

ಸತ್ಯ ಅಂದ್ರೆ ಅದನ್ನು ನೋಡ್ಲೆ ಬೇಕು ಯಾರ ತಪ್ಪಿಸಿದ್ರೆ ಅದೊಂದು ಸತ್ಯ miss ಎ . ಹೌದು ಅಂದ್ರೆ ಬೇರೆ ಎಂತ್ತೆಲ್ಲೋ cinema ಕ್ಕೆ ಅಷ್ಟು ದುಡ್ಡೆಲ್ಲ ಹಾಕಿ ಹೋಗುವಾಗ ಈ cinema ಕ್ಕೆ ಹೋಗ್ಬೇಕಂತೆ ಅಂದ್ರೆ ಎಷ್ಟೋ ಜನ್ರಿಗೆ ಈಗ ಮಕ್ಳಿಗೆ ನಮ್ಮಲ್ಲಿಯ ಮಕ್ಕಳಿಗೆ ಗೊತ್ತಿರುದಿಲ್ಲ ಅಲ ನಮ್ಮ ಆಚಾರ .

ಇದೊಂದು ನೋಡಿದ್ರೆ atleast ದೇವರು ಇದ್ದಾನೆ ಅಂತ ಆದ್ರು ಗೊತ್ತಾಗ್ತದೆ ಬಿಡು.

ಹಾಗೆ. full ಮತ್ತೆ ಈಗ ಕೋಲ ದ season ಅಲ್ವಾ. ಹೌದು ಈಗ ಎಲ್ಲ ಎಲ್ಲ ಕೋಲಾ ಅದು ಇದು ಅಂತ ಹೇಳ್ಕೊಂಡು .

ಮತ್ತೆ ಯಾವ್ದ್ ಅಷ್ಟು ಒಳ್ಳೆ cinema ಹೋಗ್ಲೇ ಇಲ್ಲ. ಅಂತ ಮನಸು ಕೂಡ ಆಗ್ಲಿಲ್ಲ ಇಷ್ಟ್ ಒಳ್ಳೇದನ್ನ ನೋಡಿ ಬೇರೆದಕ್ಕೆಲ್ಲ ಹೋಗುವಾಗ ಚಪ್ಪೆ ಚಪ್ಪೆ ಅಂತ ಆಗ್ತದೆ. ಇನ್ನು ಹೀಗೆ ಇಷ್ಟು ಚಂದ ಇಲ್ಲದಿದ್ರೆ ನಮಿಗೆ ಅದು cinema cinema ದ ಹಾಗೆ ಅನಿಸ್ಲಿಕ್ಕೆ ಇಲ್ಲ ಅಂತ. ಕತೆ ಆಗಿ ಅನಿಸ್ಬೋದು.

ಇದ್ರಲ್ಲಿ ಇದ್ಕಿಂತ ಒಂದು level ಮೇಲೆ ಇದ್ರೆ ಮಾತ್ರ ಇನ್ನು ಇದ್ಕಿಂತ ಖುಷಿ ಆಗುದು.

ಹಾಗೆ ಸರಿ ಹಾಗಾದ್ರೆ ನಾನ್ ಆಚೆ ಇನ್ನು ಊಟಕ್ಕೆ ಹೊರಡುದು. ಹ ಸರಿ ಸರಿ ಹಾಗಿದ್ರೆ ನೀನ್ ಊಟ ಮಾಡು.

ಆಯ್ತು . ಹ ಆಯ್ತು bye .

ನಮಸ್ತೇ ಹೇಗಿದ್ದೀರಾ ವರುಣ್? ಆರಾಮ ಮತ್ತೆ ಎಲ್ಲಿದ್ದೀರೀಗ ?

ಹ ಹ ಅಲ್ಲೇ ಇದ್ದೀರಾ ಹಾಗಾದ್ರೆ.

ಹೌದೌದು ಈ college ಮನೆ ಇದೇ ಆಯ್ತು ಹ. ಅದೇ ಎಂತ ಮಾಡ್ತಿದ್ದೀರಿ ಈಗ? ಈಗ ತಿಂಡಿ ಆಯ್ತು ಬಂದು ಕೂತಿದ್ದೇನೆ ಹಾಗೆ ನಿಮ್ಮದು ನೆನಪಾಯಿತು ಮಾತಾಡಿಸಿ ಬಿಡುವಾಂತ.

Final year final year degree Vivekananda college ಅಲ್ಲಿ. ಹ Vivekananda college ಅಲ್ಲಿ ಹೌದು ಹ.

ನಾನು ಇಲ್ಲಿ St.joseph ಅಲ್ಲಿ.

ತೊಂದ್ರೆ ಇಲ್ಲ syllabus ಪಾಠ ಎಲ್ಲ ಆಗ್ಲಿಲ್ಲ ಆಗ್ತಾ ಉಂಟು

ಹೌದು ಮತ್ತೆ ರಜೆಯ ನಿಮ್ಗೆ.

ಹೌದು ಮತ್ತೆ ಮಳೆ ಉಂಟಾ ಆಕಡೆ?

ಅಲಾ ಅದೇ ವಾತಾವರಣ ಸ್ವಲ್ಪ ಹಾಗೆನೆ ಎಂತಂತ ಇಲ್ಲ ಹ. ಹ ಮೊನ್ನೆ ಕೂಡ ಅಷ್ಟೇ ಡಿಸೆಂಬರ್ first first ಗೆ ಬೆಳಿಗ್ಗೆ ಚಳಿ ಮತ್ತೆ ಸ್ವಲ್ಪ ಬಿಸಿಲು ಸಂಜೆ ಆಗುವಾಗ ಮಳೆನೇ. ಹೌದು ಎಂತಂತಿಲ್ಲ

ಚಾ ಆಯ್ತು ಆಯ್ತು ಚಾ ಎಲ್ಲ ಆಗಿದೆ

ಹ್ಮ್ ಮೋಡವನ್ನು ನಮ್ಬಲಿಕ್ಕೆ ಆಗುದಿಲ್ಲ ಯಾವಾಗ ಮಳೆ ಬರ್ತದೆ. ಹೌದು ಎಂತ ಹೇಳಿಕ್ಕೆ ಆಗುದಿಲ್ಲ ಆಗಿದೆ ಮತ್ತೆ ಅದು ಸಿಪ್ಪೆ ಸ್ವಲ್ಪ ಮೈಯಲ್ಲೆಲ್ಲ ಸ್ವಲ್ಪ ಚಳಿಯಿಂದಾಗಿ

ಅದು ಒಂದು ಕಾಯಿಲೆ ಶುರು ಆಗಿದೆ ಈಗ. ಹ್ಮ್ ಎಲ್ಲ ಕಾಯಿಲೆ skin ಹೋಗುದು ಕಾಲಿದು ಕೈಯಿದ್ದೆಲ್ಲ. ಎಂತ ಮಾಡುದಂತ ಗೊತ್ತಾಗುದಿಲ್ಲ. ಮಾಡು ಹ್ಮ್. ಈ ಕೊನೆ ವರ್ಷ ಆಗುವಾಗ ಹೀಗಂತ. ಹೀಗೆ ದಿನಕ್ಕೆ ಮೂರು ಕಾಲ.

ಮೂರು ಕಾಲಕ್ಕೆ ಮೂರು ಸಮಯ ಸರೀ ಉಂಟು. ಅದೇ ಎಂತ ಮಾಡುದು.

Vaseline ಹಚ್ಚಿಕೊಂಡಿರ್ಬೇಕು ಅಷ್ಟೇ ಅಷ್ಟೇ ರಾತ್ರಿ ಗಾಡಿ ಓಡಿಸ್ಲಿಕ್ಕೆ ಕೂಡ ಆಗುದಿಲ್ಲ ಮಳೆ ಬೇರೆ. ನಿಮ್ಗೆ ಕಷ್ಟ ನಿಮ್ಗೆ travel ಮಾಡುವಾಗೆಲ್ಲ ಬಾರಿ ಕಷ್ಟಾಗ್ಬಹುದು ಕಷ್ಟನೇ ರಾತ್ರಿ ಮಳೆ ಬಂದ್ರೆ ಅ ಆಚೆ ಬೆಳಿಗ್ಗೆ ಓಡಿಸ್ಲಿಕ್ಕೆ ಕೂಡ ಆಗುದಿಲ್ಲ ನಿಮ್ಮಾಚೆ.

ರಾತ್ರಿ ಮಳೆ ಬಂದ್ರೆ ಕೂಡ ಓಡಿಸ್ಲಿಕ್ಕೆ ಆಗಲ್ಲ ಗಾಡಿ ಕಷ್ಟ. ಕಷ್ಟ ಬೆಳಿಗ್ಗೆ ಕಾಣುದು ಕೂಡ ಇಲ್ಲ ಎಲ್ಲಿಂದ ಗಾಡಿ ಬರ್ತದೆ ಹೇಗೆ ಬರ್ತದಂತ

ನಮ್ಮ college ಎದುರೇ ಇವತ್ತು accident ಆಗಿದೆ ನಿಮ್ಮಾಚೆ. ಹೌದಾ ಇದು ಬೆಳಿಗ್ಗೆ ಕಾಣದಿಂದ ಅಲಾ ಮಂಜು full ಇರ್ತದೆ ಬೆಳಿಗ್ಗೆ ಗೊತ್ತೇ ಆಗುದಿಲ್ಲ. ಗೊತ್ತೇ ಆಗುದಿಲ್ಲ ಕಾಲೇ cut ಆಗಿದೆಯಂತೆ.

ಬೆಳಿಗ್ಗೆ ಅದನ್ನು ನೋಡಿ ಮತ್ತೆ ಬೆಳಿಗ್ಗೇ ಮಧ್ಯಾಹ್ನ ಆಗುವಾಗ ಚೂರ್ ಬಿಸಿಲು ಬರ್ತದೆ.

ಮತ್ತೆ ಈಗ weather ಅಂದ್ರೆ ಹೇಳಿದ್ರೆ ಈ factory ಗಳಿಂದ ಎಲ್ಲಾ ಮತ್ತೆ ಈಗ ನಮ್ಮದು effect ಆಗಿದೆ ಸಾಧಾರ್ಣಕ್ಕೆ.

ಪ್ರಕೃತಿ ಅಂದ್ರೆ .

ನಮ್ಮಿಂದ ಅವೆಲ್ಲ ಹಾಳುಮಾಡಿ ಆಗಿದೆ

ಈಗ ಗಿಡಕ್ಕೆ ಈಗ ಫಲ ಬರುದಂತ ನೋಡ್ಬೇಕಷ್ಟೆ ಮೂರು ಕಾಲದಲ್ಲಿ. ಹೌದು ಈಗ ಮಳೆ ಬಂದ್ರೆ ಗಿಡಕ್ಕೆಲ್ಲಿ ಫಲ ಬರ್ತದೆ. ಹೌದು ಮಳೆ ಬಂದ್ರೆ ಒಳ್ಳೇದು. ಹೌದು ಜಾಗ ಬೇಕು time ಗೆ ತಕ್ಕ ಕಾಲಕ್ಕೆ ಸಮಯಕ್ಕೆ ಉಂಟಾಲಾ ಅದು ಮಳೆ ಬಂದದ್ದು ಮಳೆ ಬಂದ್ರೆ ಒಳ್ಳೇದು.

ಹೌದು ಮಳೆ ಬಂದ್ರೆ ಈ ಅಡಿಕೆಗೆ ರೋಗ ಮತ್ತೆ ಜಾಸ್ತಿ ಬರ್ತದೆ ಮಳೆ ಬಂದ್ರೆ. ಅದೇ ಅದಕ್ಕೆ ತುಂಬ ಪೆಟ್ಟು ಬೀಳ್ತದೆ. ಹ ಹ್ಮ್ ಅಡಿಕೆ ಮತ್ತೆ. ಅಲ್ಲಿ ಹೇಗೆ ಬೆಳಿಗ್ಗೆಲ್ಲ ಮಳೆ ಇರ್ತದ ಇಲ್ಲಲಾ ಮಂಜು ಮಾತ್ರಲ?

ಸಂಜೆ ಇಲ್ಲಿ ಮಧ್ಯಾಹ್ನ ಆಗುವಾಗ ಸ್ವಲ್ಪ ಬಿಸಿಲಿರ್ತದೆ ಮತ್ತೆ ಸಂಜೆಯಾಗುವಾಗ ಸಿಡಿಲು ಮಿಂಚುಯೆಲ್ಲ ಬಂದು ಹೋಗಿರ್ತದೆ

ಇವಾಗ ಇವಾಗ ಸ್ವಲ್ಪ ಕಡಿಮೆ ಮೊನ್ನೆ ಡಿಸೆಂಬರ್ first first ಒಳ್ಳೇ ಇತ್ತು.

ಮಳೆ ಮಳೆಯೆಲ್ಲ ಕಾಲೇಜು ಬಿಡುವಾಗ ಮಳೆ. ಹೌದು ಈ ಸಂಜೆಲ್ಲ ಬಂದ್ರೆ ಮರುದಿವಸ ರಜೆ ಕೊಡುದ ಬೇಡ್ವಾ ಅಂತ ಎಲ್ಲಿ ತಲೆ ನೋವ್ ಹ. ಹೌದು ಕೊಟ್ರೆ ಒಂದು ಖುಷಿ. ಹೌದು ಅದೊಂದು help ಆಗ್ತದೆ ನಮಗೆ ಮಳೆ ಬಂದ್ರೆ ಜೋರು. ಅದೇ ಅದೇ ಅದೊಂದು ಖುಷಿ

ಹೌದು ಮತ್ತೆ ಶೀತ ಜ್ವರ ಜೋರಲ್ಲ ಈಗ ಎಂತ ಮಾಡುದು. ಶೀತ ಜ್ವರ ಹ್ಮ್ ಬೆಳಿಗ್ಗೆ ಏಳಿಕ್ಕೆ ಕೂಡ ಉದಾಸಿನ ಆಗ್ತದೆ ಚಳಿಗೆ. ಹೌದೌದು ಈ ಚಳಿಗೆ ಚಳಿಗೀಗ ಕಣ್ಣು ನೋವು ಬೇರೆ ಶುರು ಆಗಿದೆ.

ಜಾಸ್ತಿಯಾಗ್ತಾ ಉಂಟು ಎಂತ ಮಾಡುದು ಗೊತ್ತಿಲ್ಲ ಅದಕ್ಕೆ ಕಣ್ಣು ನೋವೆಲ್ಲ ಆದ್ರೆ ಮನೆಯಲ್ಲೇ rest ತಗೊಳ್ಬೇಕು ಇಲ್ಲಾದ್ರೆ ಅದು spread ಆಗ್ತದೆ ಅಲಾ.

ಅದು ಮತ್ತೆ ಜಾಸ್ತಿ ಹರಡಿದ್ರೆ ಮತ್ತೆ ಕಷ್ಟ ಉಂಟು. ಕಷ್ಟ ಹ್ಮ್ ಎಲ್ಲರಿಗೆ ಬರ್ತದೆ college ಗೆ ಹೋದ್ರೆ.

ಆಯ್ತು ಸರಿ ನಾನ್ ಸ್ವಲ್ಪ busy ಇದ್ದೇನೆ homework ಅಲ್ಲಿ. ಹ ಆಗ್ಬಹುದು ಆಗ್ಬಹುದು ಅಷ್ಟೇ.

ಆರಾಮ್ ಆರಾಮ್ ಸರಿ ನಾನ್ ಮತ್ತೆ call ಮಾಡ್ತೇನೆ. ಪುತ್ತೂರಿಗೆ ಬರುವಾಗ ಯಾವಾಗಾದ್ರೂ call ಮಾಡ್ತೇನೆ ಸಿಗುವ ಅಲ್ಲಿ

ನಾನ್ ಈಗಾ TV ನೋಡ್ತಾ ಇದ್ದೆ, ಕೆಲಸೆಲ್ಲಾ ಆಯ್ತು ಮನೆಯದ್ದು. ಹ, ಹೌದಾ?

ನಾನ್ಸ ಹಾಗೆ ಎಲ್ಲಾ ಆಯ್ತು, ಅಡ್ಗಿ ಎಲ್ಲಾ ಆಯ್ತು ರಾತ್ರೆದು. phone ಹಿಡ್ಕೊಂಡ್ ಕೂತ್ಕೊಂಡಿರುವಾಗ ನೆನ್ಪ್ ಆಯ್ತ್ ನಿಮ್ದು, ಮಾಡ್ವ ಸುಮಾರ್ ದಿನ ಆಯ್ತಲ್ವಾ ಮಾತಾಡ್ದೇ ಅಂತ.

ಹ್ಮ್, ಮತ್ತೆ? ಮತ್ತೆ, ನೀವ್ ಹೇಗೆ time pass ಮಾಡ್ತಾ ಇರುತ್ತೀರಿ? ನಾನು ಇವಾಗ TV ಇಲ್ಲ, TV ನೋಡ್ಲಿಕ್ಕಷ್ಟು ಸಿಗುದಿಲ್ಲ ನಂಗೆ.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 ಹಿಡ್ಕೊಂಡು mobile ನೋಡ್ತಾ ಕುತ್ಕೊಳ್ಳುದು.

ಆದ್ರೆ ಎಂತ ಆಗತ್ತೆ ನನ್ನ್ ಮಗ ಇರ್ತನೆ, ಅವ್ನ್ ನಾನ್ mobile ಹಿಡ್ಕೊಂಡ್ರೆ ಸಾಕು ಅವ್ನ್ ಬಂದು ನನ್ನ್ ಕೈಲಿರುದನ್ನ್ ಕಿತ್ಕೊಂಡ್ ಹೋಗ್ತನೆ.

ಇಲ್ಲ ನಾನ್ಸಾ, ಅಂದ್ರೆ ಕೆಲ್ಸದಿಂದ ಬಂದು mobile ಲೇ ಜಾಸ್ತಿ ನೋಡುದು, TV ಅಂದ್ರೆ ಸ್ವಲ್ಪ ಕಮ್ಮಿಯೇ, ಎಲ್ಲಾ mobile ಅಲ್ಲೇ ಸಿಗ್ತದಲ್ಲ ಈಗ.

TV ಬೇಕಂತ ಇಲ್ಲ, ಎಲ್ಲಿ ಬೇಕಿದ್ರೂ ನೋಡಬೋದಲ್ಲಾ ಅಂತ mobile. ಹಾ, ಮತ್ತೆ ಇವಾಗ ಏನ್ ಗೊತ್ತಾ, ನಾನ್ಸಾ ಹಾಗೇ ಇವಾಗ ಮಗ school ಗ್ ಹೋದ್ನಂತ್ರ ಏನ್ ಮಾಡ್ತಿನಿ ಅಂದ್ರೆ ಸ್ವಲ್ಪ news ಎಲ್ಲಾ ನೋಡ್ತೆನೆ mobile ಅಲ್ಲೇ.

ಅದ್ನಾತ್ರ, ಏನ್ ಆದ್ರು ಎರ್ಡ್ serial ಮುಂಚಿಂದ ನೋಡ್ಕೊಳ್ಳುದ್ ನೋಡ್ತಿದ್ದೆ.

ಇವಾಗ TV ಯಲ್ಲ್‌ ನೋಡುದಂದ್ರೆ ಅದ್ರಲ್ಲಿ ad ಬರ್, ಹೌದು , ಹಾಗಾಗಿ ಇದ್ರಲ್ಲಾದ್ರೆ ಒಂದೇ ಸಲ ನೋಡ್ಬೋದು.

ಹೌದು ಇದ್ರಲ್ಲಂದ್ರೆ, ನಾವೂ ಎಲ್ಲಿಯಾದ್ರು ಹೊರಗಡೆ ಹೋದ್ರುಸ ಎಲ್ಲಿಯಾದ್ರೂ ದ ಪ್ರಯಾಣ ಮಾಡುವಾಗಲೂಸ ನೋಡ್ತಾ ಇರ್ಬೋದಲ್ಲಾ. ಅದ್ ಈಗ, up to up to date ಇಂದ ಎಂತಾದ್ರೂ ಒಂದು ನಿಮಿಷಕ್ಕೆ ಎಂತ ಆಗ್ತದೆ ಅದ್ರಲ್ಲೇ ಬರ್ತದೆ ಅಲ್ಲ. ಮತ್ತೆ ನಂಗೆಷ್ಟು help ಆಗುತ್ತೆಂತ್ತಂದ್ರೆ. ಹೇಳ್ತಾರೇ ಆ use ಉಂಟು ಅಹ್ ಇದು problem ಸಮ್ ಉಂಟಂತ, ಒಮೊಮ್ಮೆ ಎಷ್ಟು ಇದ್ ಆಗತ್ತೆ ಗೊತ್ತ? ಕೆಲೊವ್ದು ನಂದು ಮಗಂದಾಗ್ಲಿ ಗಣಿತ ನಂಗ್ ಗೊತ್ತಾಗುದಿಲ್ಲ ಹೇಗ್ಮಾಡುದಂತ. question ಹಾಕಿದ್ರೆ ಸಾಕು, ಅದು ಹೀಗೆ solve ಅಂತಸ ಬಂದಿರತ್ತೆ.

ಆ ನಂಗೆ ಆಗ, ನಾನ್ ಈಗ tuition ನಿಗೆ ಹಾಕುವ ಅಗತ್ಯ ಇಲ್ಲ ನಂಗ್ ಈಗ ಸ್ವಲ್ಪ ಸಣ್ಣ class ಅಲ್ವ, ಇದನ್ನ.

ಆ ಗೊತ್ತಾಗ್ತದೆ ಹೇಗೆ ಹೇಗೆ ಅಂತ, ಒಂದು ಸಲಕ್ಕೆ ಅಂದಾಜಾಗುದಿಲ್ಲ, ಈಗ mobile ಲ್ಲಿರುದ್ರಿಂದ ಬಂದಾಗ ಹಾ ಹೀಗೆ ಮಾಡಿದ್ರೆ ಅಂತ ಆ help ಆಗತ್ತೆ. ಹ, ಮತ್ತೆ ಇದು mobile ಅಲ್ಲಿ ಈಗ ಒಂದು Google Pay, Phone Pe ಅದೆಲ್ಲ ಬಂದು ತುಂಬಾ help ಆಯ್ತು. bank ಗೆ ಹೋಗುವ ಅಷ್ಟ್ ಅಗತ್ಯ ಇಲ್ಲ, ಯಾರಿಗೊಂದು ಹಣ ಕಳಿಸುದಾದ್ರೆ account ಗೆ ಅದುಸ easy ಆಗ್ತಾ ಉಂಟು. ಹೌದ, ಹಾ mobile ಅಲ್ಲೇ, ಹಾ.

ಅದ್ line ಎಲ್ಲ ನಿಲ್ಲುವದೆಲ್ಲ ಇರುದಿಲ್ಲಲ್ಲ, ಇಲ್ಲದ್ರೆ ಗಂಟೆ ಗಟ್ಲೆ ಕೂತು, ಎಲ್ಲ ಕೂತ್ಕೊಳ್ಬೇಕಾಗ್ತದೆ line ನಲ್ಲಿ ಈಗ ಅಷ್ಟ್ ಇಲ್ಲ, ಅದೆ ನನ್ನ್ mobile ಅಲ್ಲೆ ಎಲ್ಲ ಬಂದ ನಂತ್ರ.